ಅಥವಾ ಒಂದು ಮಾಲ್ ಕೂಡ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಆಗಿರಬಹುದು.

ಅಲ್ಲಿ ಎರಡರಿಂದ ಮೂರು ಮೂರು ಜನ ವ್ಯಕ್ತಿಗಳು ಕೂಡ ಅಂಗಡಿಯಲ್ಲಿ ನಿಂತಿದ್ದಾರೆ.

ಇನ್ನಿಬ್ಬರ ದ್ವಿಚಕ್ರ ವಾಹನದ ಮೇಲೆ ಕುಳಿತುಕೊಂಡು ಮಾತನಾಡುತ್ತಿದ್ದಾರೆ.

ಇದು ಒಂದು ಬೇಕರಿ ಆಗಿದ್ದು ಇಲ್ಲಿ ಬಗೆಬಗೆ ಸಿಹಿ ತಿಂಡಿಗಳನ್ನು ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಇರಿಸಲಾಗಿ--

ಅವು ಬಣ್ಣ ಬಣ್ಣಗಳಿಂದ ಕೂಡಿದ್ದು ಆ ಬಣ್ಣ ಬಣ್ಣಳ ಸಿಹಿ ತಿಂಡಿಗಳೆನೋ ಒಂದು ಪುಟ್ಟದಾದ ಹುಡುಗಿಯು ನೋಡುತ್ತಾ ನಿಂತಿದ್ದಾಳೆ.

ದ ಹಣ್ಣುತರಕಾರಿಗಳನ್ನು ಒಂದು ಪೆಟ್ಟಿಗೆಗಳಲ್ಲಿ ಶೇಖರಿಸಲಾಗಿದೆ.

ಹಾಗೂ ವಿಧವಿಧದ ಬಣ್ಣಬಣ್ಣದ ತರಕಾರಿ ಹಣ್ಣುಗಳನ್ನು ನೋಡಬಹುದು.

ಹಾಗು ಇದರ ಮುಂದೆ ಒಂದು ನಾಲ್ಕು ಚಕ್ರದ ವಾಹನವನ್ನು ಹಾಗು ನಾಕು ದ್ವಿಚಕ್ರ ವಾಹನಗಳನ್ನು ನೋಡಬಹು --

ಹಾಗು ಇಬ್ಬರು ವ್ಯಕ್ತಿಗಳು ಈ ಮದ್ಯ ಚಿತ್ರಮಂದಿರದ ಮಧ್ಯದಲ್ಲಿ ನೆಡೆದಾಡುತ್ತಿರುವುದನ್ನು ನಾವು ನೋಡಬಹುದು ಈ ಚಿತ್ರಮಂದಿರದಲ್ಲಿ ಹಲವು--

ದ ಅರ್ಧ ಅಲ್ಪ ಸ್ಥಿತಿಯಲ್ಲಿದ್ದರು ಕೂಡ ಇದನ್ನು ನಾವು--

ಇದು ಒಂದು ಕೈ ಗಡಿಯಾರದ ಕಟ್ಟಡವಾಗಿ ಕಾಣುತ್ತಿದೆ.

ಇದರ ಎದ್ರುಗೆ ಕಿತ್ತೂರು ಚೆನ್ನಮ್ಮನ ಒಂದು ಕಟ್ಟಡವನ್ನು ಹಾಗೂ ಅದರ ಒಂದು ಮೂರ್ತಿಯನ್ನು ಕೂಡ ನೋಡಬಹುದು.

ಹಾಗೆ ಅದರ ಮುಂದೆ ಒಂದು ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ.

ಅದು ಒಂದು ಜಾಹೀರಾತಿನ ಬೋರ್ಡ್ ಆಗಿ ಕಾಣ್ ಕಾಣಿಸುತ್ತಿದೆ.

ಇದು ನೋಡುವ ನೋಡಲು ಒಂದು ಪುಣ್ಯಕ್ಷೇತ್ರದಂತೆ ಕಂಗೊಳಿಸುತ್ತದೆ.

ಇದು ಒಂದು ಕೈಮಗ್ಗದ ಜಾಗವಾಗಿದ್ದು ಹಳೆಯ ಕಟ್ಟಡದಂತೆ ಕಂಗೊಳಿಸುತ್ತಿದೆ.

ಕೈಮಗಕ್ಕಾಗಿ ಉಪಯೋಗಿಸುವ ನೋಲಿನ್ ದಾರಗಳನ್ನು ನಾವು ಕೂಡ ನೋಡಬಹುದು.

ಈ ಕಟ್ಟಡವು ಬಹಳ ಪುರಾತನವಾದ ಕಟ್ಟಡದಂತೆ ಕಂಗೊಳಿಸುತ್ತಿದೆ.

ಇದು ಒಂದು ಬಸ್ ನಿಲ್ದಾಣವಾಗಿದ್ದು ಇಲ್ಲಿ ನಾಲ್ಕು ಬಸ್ ಗಳನ್ನು ನೋಡಬಹುದು.

ಇದು ನೋಡಲು ಎಲೆಕ್ಟ್ರಿಕ್ ಉಪಕರಣಗಳ ಅಂಗಡಿಯಂತೆ ಕಾಣಿಸುತಿದ್ದು ಇದರಲ್ಲಿ ಹಲವಾರು ಎಲೆಕ್ಟ್ರಿಕ್ ಉಪಕರಗಳನು ನಾವು ಇಲ್ಲಿ ನೋಡಬಹುದು.

ಇಲ್ಲಿ ಎಲ್ಲಾ ತರದ ಸೌಕರ್ಯಗಳನ್ನು ಮಾಡಿಕೊಡಲಾಗಿದೆ.

ಮೂವರು ವ್ಯಕ್ತಿಗಳಲ್ಲಿ ಇಬ್ಬರು ಒಂದು ದೊಡ್ಡ ಗ್ರಾನೈಟ್ ಸ್ಲಾಬ್ ಅನ್ನು ಒಂದು ಗಾಲಿಯ ಮೂಲಕ ಎಳೆದುಕೊಂಡು ಹೋಗುತ್ತಿದ್ದಾರೆ.

ಅವರೆಲ್ಲರೂ ಈ ಪೂಜೆಯನ್ನು ಆನಂದದಿಂದ ಹಾಗು ಶ್ರದ್ದೆಯಿಂದ ಆಚರಿಸುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು.

ಹಾಗೂ ಇದರ ಕೆಳಗೆ ಒಬ್ಬ ನೀಲಿ ನೀಲಿ ಬಣ್ಣ ನೀಲಿ ಬಣ್ಣದ ಶರ್ಟ್ ಅನ್ನು ಧರಿಸಿರುವ ಒಬ್ಬ ವ್ಯಕ್ತಿಯನ್ನು ಹಾಗೂ ಕೆಂಪು ಬಣ್ಣದ ಸೀರೆ ಹುಟ್ಟಿರುವ ಒಂದು ಮಹಿಳೆಯನ್ನು ನೋಡಬಹುದು.

ಹಾಗು ಇಲ್ಲಿ ಒಂದು ಕಸದ ಬುಟ್ಟಿಯನ್ನು ಕೂಡ ಇಡಲಾಗಿದೆ.

ಕಟ್ಟಡವು ಯಾವುದೊ ಕಾರ್ಯಾಲಯ ಅಥವಾ ಆಸ್ಪತ್ರೆ ಅಂತೇ ಕಂಗೊಳಿಸುತ್ತಿದ್ದು ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ನೊಡಬಹು--

ಈ ಶಿವನ ದರ್ಶನ ದರ್ಶನವನ್ನು ಮಾಡಲು ಸಾಹಸ್ರರು ಸಂಖ್ಯೆಯಲ್ಲಿ ಜನರು ಬಂದು ಶಿವನ ದರ್ಶನವನ್ನು ಮಾಡುತ್ತಿದ್ದಾರೆ.

ಹಾಗು ಶಿವನ ದರ್ಶನ ಸಮಯದಲ್ಲಿ ಸುತ್ತಲು ನಾವು ಒಂದು ಹಬ್ಬದ ಸಂಭ್ರಮವನ್ನು ನೋಡಬಹುದು.

ಅಲ್ಲಿ ಚೆಂಡು ಹೂವು ಗುಲಾಬಿ ಹೂವು ಹಾಗೂ ಸುಗಂಧರಾಜ ಹೂವನ್ನು ಕೂಡ ಮಾರುತ್ತಿದ್ದಾರೆ.

ಆದರೆ ಈ ಚಿತ್ರದಲ್ಲಿ ಯಾವ ವ್ಯಕ್ತಿಯೂ ಕೂಡ ಕಂಗೊಳಿಸುತ್ತಿಲ್ಲ.

ಅದರ ಒಳಗೆ ಇರತಕ್ಕಂತಹ ಪರದೆಯನ್ನು ಕೂಡ ನಾವು ನೋಡಬಹುದು.

ಹಾಗೂ ಇಲ್ಲಿ ಬಹಳಷ್ಟು ಪುಸ್ತಕಗಳನ್ನು ಇಲ್ಲಿ ಜೋಡಿಸಲಾಗಿದೆ.

ದು ಮೇಲೊಳಗೆ ಮೇಲಿಂದ ಹತ್ತಿ ಹೋಗಲು ಕೂಡ ನಾವು ಇಲ್ಲಿ ಮೆಟ್ಟಿಲುಗಳನ್ನು ನೋಡಬಹುದು.

ಇದು ವಿರಾಮದ ಸಮಯವಾಗಿರುವುದರಿಂದ ಇಬ್ಬರು ವ್ಯಕ್ತಿಗಳು ಕೆಳಗೆ ನಡೆದುಕೊಂಡು ಹೋಗುತ್ತಿದ್ದಾರೆ.

ಹಾಗೂ ಈ ಕಟ್ಟಡವು ಬಿಳಿ ಬಣ್ಣದಿಂದ ಕೂಡಿದ್ದು ಇದರ ಒಳಗಡೆ ನಾವು ಎರಡರಿಂದ ಮೂರು ಲೈಟ್ ಗಳನ್ನು ನೋಡಬಹುದು.

ಹಾಗು ದೊಡ್ಡ ದೊಡ್ಡ ಮಿಷಿನರಿಗಳಿಂದ ಇದು ಕೂಡಿದೆ.

ಇದು ಒಂದು ಬೇಕರಿ ಆಗಿದ್ದು ಇಲ್ಲಿ ಎಲ್ಲಾ ವಿಧವಾಅದ ಕೇಕ್ ಗಳನು ತಯಾರಿಸಲಾಗಿದೆ.

ಬಸ್ ನಿಲ್ದಾಣವಾಗಿದ್ದು ಇಲ್ಲಿ ಬಳಷ್ಟು ಬಸ್ ಗಳನ್ನು ನಿಲ್ಲಿಸ--

ಹಾಗು ಈ ಮುಖ್ಯ ದ್ವಾರದ ಮುಂದೆ ಇಬ್ಬರು ವ್ಯಕ್ತಿಗಳನ್ನು ನೋಡಬಹುದು ಒಂದು ಗಂಡು ಹಾಗು ಒಂದು ಹೆಣ್ಣು.

ಹಾಗು ಇಲ್ಲಿ ಮೂರು ಚೇರ್ ಗಳನ್ನು ಒಂದು ಬೋಣಿಯನ್ನು ಕೂಡ ನೋಡಬಹುದು.

ಹಾಗು ನ ನದಿ ರಸ್ತೆ ಮಧ್ಯದಲ್ಲಿ ಇಬ್ಬರು ಹೆಂಗಸರು ನಡೆದುಕೊಂಡು ಬರುತ್ತಿದ್ದಾರೆ.

ಇದು ಒಂದು ಪೋಸ್ಟ್ ಆಫೀಸ್ನ ಕಟ್ಟಡವಾಗಿದ್ದು ಇದು ಬಿಳಿ ಬಣ್ಣದಿಂದ ಕೂಡಿದೆ.

ಹಾಗು ಮುಖ್ಯದ್ವಾರವು ಗಾಜಿನಿಂದ ಕೂಡಿದ್ದು ಅದರ ಮುಂದೆ ಒಂದು ನಾಲ್ಕು ಎ ನಾಲ್ಕು ದ್ವಿಚಕ್ರ ವಾಹನವನ್ನು ನೋಡಬಹುದಾಗಿದೆ ಇದು ಕೆಂಪು ಹಾಗು ಬಿಳಿ ಬಣ್ಣದಿಂದ ಇದರ ಹೆಸರನ್ನು --

ಹಾಗೂ ಇದು ಹಚ್ಚ ಹಸಿರಿನಿಂದ ಕೂಡಿದೆ.

ಇದು ಒಂದು ಆಸ್ಪತ್ರೆಯಾಗಿದ್ದು ಇಲ್ಲಿ ಜನರು ಕುಳಿತುಕೊಳ್ಳಲು ಹಳದಿ ಬಣ್ಣದ ಹತ್ತು ಚೇರುಗಳನ್ನು ಇಡಲಾಗಿದೆ.

ಆಸ್ಪತ್ರೆಯ ಮೇಲೆ ಕೋವಿಡ್ ಎಂದು ಕೂಡ ಬರೆಯಲಾಗಿದೆ.

ಇಲ್ಲಿ ಎಲ್ಲಾ ತರದ ಪುಸ್ತಕಗಳನ್ನು ನಾವು ಎಲ್ಲಾ ಭಾಷೆಯ ಪುಸ್ತಕಗಳನ್ನು ಕೂಡ ನಾವು ಇಲ್ಲಿ--

ಇದೇ ಆಕೃತಗಳಿಗೆ ತಮ್ಮದೇ ಆದ ಹೆಸರುಗಳನ್ನು ನೀಡಲಾಗಿದೆ.

ಆ ಆಕೃತಿಗಳಲ್ಲಿ ಎಲ್ಲವೂ ಬಿಳಿ ಬಣ್ಣದ್ದು ಕೆಂಪು ಬಣ್ಣದ್ದು ಹಾಗೂ ಗುಲಾಬಿ ಹಸಿರು ನೀಲಿ ಹೀಗೆ ಬಣ್ಣ ಬಣ್ಣದ ಬಣ್ಣಗಳನ್ನು ಹೊಂದಿದ್ದು ತುಂಬಾ ಸುಂದರವಾಗಿ ಕಂಗೊಳಿಸುತ್ತಿದೆ.

ಹಾಗು ಬಣ್ಣ ಬಣ್ಣದ ವಸ್ತ್ರಗಳನ್ನು ಧರಿಸಿರುವ ಜನರನ್ನು ಕೂಡ ನೋಡಬಹುದು.